ಈ ಭಾವ ಚಿತ್ರದಲ್ಲಿ ನಾವು ಉಪಾಹಾರ ಗ್ರಹವನ್ನು ಕಾಣಬಹುದು ಊಟದ ಮೆಚುಗಳನ್ನು ಸಹ ನಾವು ನೋಡಬಹುದು ಒಂದನೇ ಅಂತಸ್ಥಿನಲ್ಲಿ ನಾವು ನಾಲಕ್ಕು ಕೊಠಡಿಗಳನ್ನು ಹಾಗು ವಿವಿದ ಹೂಗಳಿಂದ ಅಲಂಕರಿಸಲಾಗಿದೆ ಹಾಗೆ ನಮಗೆ ಯಡಗಡೆಯಲ್ಲಿ ಸಹಾ--

ಈ ಭಾವ ಚಿತ್ರದಲ್ಲಿ ನಾವು ನೀಟ್ ಕಛೇರಿಯನ್ನು ಕಾಣಬಹುದು ಹಾಗೆ ಮುಂಭಾಗದಲ್ಲಿ ಇರುವ ಮುಖ ದ್ವಾರದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಭಾವಚಿತ್ರಗಳನ್ನು ಸಹ ನಾವಿಲ್ಲಿ ಕಾಣಬಹುದು ಹಾಗೆ ಹಿಂಭಾಗದಲ್ಲಿ ನಾವು ಒಂದು ಮರವನ್ನು ಸಹ ಇಲ್ಲಿ ಕಾಣಬಹುದು.